ಉಹ್ಹ್ ಇದು ಮಣ್ಣು ರಿಪೇರಿ ಮಾಡ್ಸೋಕೆ ಆಗಲ್ಲ ಮಣ್ಣ್ ರೋಡ್ ಇರುತ್ತೆ ಸಿಟಿ ಕಡೆ ಆದ್ರೆ ಟಾರ್ ರೋಡ್ ಇರುತ್ತೆ.

ಆಹ್ಹ್ ಇದರಲ್ಲಿ ನಮಗೆ ಬೇಕಾದ್ರೆ ದುಡ್ ತಗೋಬಹುದು ಇದರಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡ್ ಇಡ್ ಬೋದು ಸೇವಿಂಗ್ಸ್ ಎಲ್ಲ ಮಾಡ್ಬೋದು.

ಆಹ್ಹ್ ಇಲ್ಲಿ ಅವ್ರದ್ದೇ ಆದ ಬೇರೆ ಬೇರೆ ಫ್ಯಾಂಕ್ಷನ್ ಕ್ರಿಸ್ಮಸ್ ಹಬ್ಬ ಎಲ್ಲ ನಡೆಸ್ತಾರೆ ಬಡ ಮಕ್ಕಳಿಗೆ ಓದೋಕೆ ಎಲ್ಲ ಹೆಲ್ಪ್ ಮಾಡ್ತಾರೆ-

ಆಹ್ಹ್ ಹಳ್ಳಿ ಕಡೆ ಎಲ್ಲ ಇಲ್ಲ ಸಿಟಿ ಕಡೆ ಎಲ್ಲ ಇದು ಚೆನ್ನಾಗಿ ನಡೀತಾ ಇದೆ.

ಆಹ್ಹ್ಹ್ ಚೆನ್ನಾಗಿದೆ ಗಾರ್ಡನ್ ಎಲ್ಲ ಇರುತ್ತೆ ಮಕ್ಕಳು ಎಲ್ಲ ತುಂಬಾ ಜನ ಓದ್ತಾರೆ.

ಇಲ್ಲೆಲ್ಲಾ ರಾಂಕ್ ಎಲ್ಲ ಬರ್ತಾರೆ ತುಂಬಾ ಒಳ್ಳೊಳ್ಳೆ ಕಾಲೇಜು ಗಳು ಇದಾವೆ ನಮ್ ಊರಲ್ಲಿ --

ಅವ್ರು ಅವಾಗ ಕರೆದ ತಕ್ಷಣ ಅವರಿಗೆ ಒಂದು ಫೋನ್ ಮಾಡಿದ್ರೆ ಬಂದ್ ಬಂದ್ ಬಿಟ್ಟು ಎಲ್ಲ ರಿಪೇರಿ ಮಾಡಿ ಕೊಟ್ಟು ಹೋಗ್ತಾರೆ.

ಇದು ಪಾರ್ಕ್ . ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಸಿರ್ತಾರೆ.

ಚೆನ್ನಾಗಿ ನೀರ್ ಎಲ್ಲ ಹಾಕಿ ಬೆಳೆಸ್ತಾರೆ.

ಆಹ್ಹ್ ಬೆಳಿಗ್ಗೆ ಎಲ್ಲ ವಾಕ್ ಎಲ್ಲ ಮಾಡೋಕೆ ತುಂಬಾ ಜನ ಎಲ್ಲ ಬರ್ತಾರೆ.

ನಾವು ನೋಡಿ ಖುಷಿ ಪಡ್ತಿವಿ ಬೀದಿ ನಾಟಕ ಎಲ್ಲ ಅಡ್ತ ಇರತ್ರೆ ಇಲ್ಲಿ ಆ ಎಲ್ಲ ಜಾಗ್ರತೆ ಮೂಡಿಸ್ತಾರೆ ಜನ್ರ ಜನ್ರಿಗೆ -